ನಾವ್ ಪಾರ್ಕಿಂಗ್ ಹೋಗುವಾಗ ಮಕ್ಳುಗೆಲ್ಲಾ ಜಾರಗುಪ್ಪೆ ಆಟ ಮತ್ತೆ ತೂಗುಲ್ ಅಲ್ಲಿ ಆಟ ಎಲ್ಲ ಅಡುಸ್ತಾ ಇದ್ರೂ ಮತ್ತೆ ತುಂಬಾ ಜನ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಕೆಲುವರು ಬಂದಿ ಅಲ್ ಕುತ್ಕೊಂಡು ಚರ್ಚೆ ಎಲ್ಲ ಮಾಡ್ತಾರೆ.

ಮುಂದಿನ್ಸಲ ನಮ್ಮ ಗ್ರಾಮದಲ್ಲಿ ಮಾರಿ ಹಬ್ಬ ಅಂತ ಮಾಡ್ತೀವಿ. ಅವಾಗ ನಮ್ ಮನೆಗಳಿಗೆ ಇಲ್ಲ ಅಂದ್ರು ಒಂದ್ ಎಪ್ಪತ್ರಿಂದ ಎಂಬತ್ ಮೆಂಬರ್ಸ್ ಬರ್ತಾರೆ. ಅವಾಗ ನಾವೇನೇ ಎಲ್ಲಾನೂವೆ ಅಚ್ಚಿಟ್ಕೊಂಡು ಪ್ರತಿಯೊಂದು ಅಡಿಗೆ ನಾವೇ ಮಾಡಿ ನಾವೇ ಬುಡುಸ್ತೀವಿ.

ನಮ್ ಮನೆಯಲ್ಲಿ ನಾನ್ವೆಜ್ ಅಲ್ಲಿ ಅಂದ್ರೆ ಇಷ್ಟ ಪಡದು ಅಂತಂದ್ರೆ ನಮ್ ಮಕ್ಳು ತುಂಬಾನೇ ಮೀನ್ ಇಷ್ಟ ಪಡ್ತಾರೆ. ಮೀನ್ ಅಲ್ಲಿ ಅವರಿಗೆ ಫ್ರೈ ಮಾಡದು ಮತ್ತೆ ಖಬಾಬ್ ಮಾಡದು ಅದ್ ಕಂಡ್ರೆ ತುಂಬಾ ತುಂಬಾನೇ ಇಷ್ಟ.

ಟಿ.ಟಿ. ಗಾಡಿಲ್ಲಿ ಬಸ್ ಅಲ್ ಹೋಗೋಕಿಂತ ಟಿ.ಟಿ. ಗಳ್ ಮಾಡ್ಕೊಂಡ್ರೆ ಬೆಟರ್ . ಯಾಕಂದ್ರೆ ಮನೆ ಫ್ಯಾಮಿಲಿ ಎಲ್ಲ ಹೋಗಬೋದು ತುಂಬಾ ಎಂಜಾಯ್ ಮಾಡ್ಕೊಂಡ್ ಹೋಗಬೋದು. ಡಾನ್ಸ್ ಎಲ್ಲ ಮಾಡ್ಕೊಂಡ್ ಹೋಗ್ಬೋ--

ಆವಾಗಿನ ಸೀಸನ್ ಅಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ರೆ ಒಂದು ಲಕ್ಷನೇ ಹೆವಿ ಅಯ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಮೇಬಿ ಇಲ್ಲ ಅಂದ್ರು ಇಪ್ಪತೈದ್ ಲಕ್ಷ ಕಂಪಲ್ಸರಿ ಬೇಕೇ ಬೇಕು.

ಆ ಟೈಮ್ ಅಲ್ಲಿ ಬೆಳಿಗ್ಗೆ ವ ಎಂಟ್ ರಿಂದ ಹಿಡಿದು ಸಂಜೆ ತನಕ ಇರ್ತಿತ್ತು. ಆ ಟೈಮ್ ಅಲ್ ನಮ್ ಆ ಹೋಟೆಲ್ ಅಲ್ ಉಳ್ಕೊಂಡಿ ಫೆಸಿಲಿಟಿ ತುಂಬಾನೇ ಚನ್ನಾಗಿರ್ತ ಇತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತೀವೋ--

ತೊಗೋತಿದ್ದ ಬೇರೆ ಕಡೆನು ಕೂಡ ಸರಿಯಾಗ್ ಸಿಗ್ಲಿಲ್ಲ. ಗೊಂಬೆಗ್ ಹಾಕಿರದು ಅಂತ ಅಂದ್ರೆ ಬಂದ್ಬಿಟ್ ಇದೀವಿ ಬೇಜಾರಾಗಿ.